ದೂರದಲ್ಲಿ ಸಣ್ಣ ಸಣ್ಣ ವಸ್ತುಗಳು ಕಾಣುತ್ತಿದ್ದಾವೆ.

ಇಲ್ಲಿ ಕಾರ್ ಗಳ್ ಕೂಡ ನಿಂತಿದ್ದಾವೆ.

ಮುಂದ್ಗಡೆ ಟೇಬಲ್ ಗಳು ಹಾಕಿದ್ದಾರೆ ಕುರ್ಚಿಗಳು ಕೂಡ ಕಾಣಿಸುತ್ತಿದ್ದಾವೆ.

ಅದರ ಒಳಗೆ ಕಂಪ್ಯೂಟರ್ ಕೀಬೋರ್ಡ್ ಅನ್ನು ಇಟ್ಟಿದ್ದಾರೆ.

ಹಾಗೂ ಪೇಪರ್ ಬಿಳಿಯ ಪೇಪರ್ ಮೇಲೆ ಕಲರ್ ಆಗಿ ಕಟ್ ಮಾಡಿ ಅಂಟಿಸಿದ್ದಾರೆ.

ಅವುಗಳು ಒಂದು ಕಲ್ಲಿನ ಮೇಲೆ ನಿಂತುಕೊಂಡಿದ್ದಾವೆ ಅವುಗಳು ಕಪ್ಪಾಗಿ ಕಾಣಿಸುತ್ತಿದ್ದಾವೆ.

ಸ್ಟೇಜ್ ಮೇಲೆ ಬಹಳಷ್ಟು ದೇವರುಗಳು ಕಾಣಿಸುತ್ತಿದ್ದಾವೆ.

ಇಲ್ಲಿ ಬ್ಯಾನರ್ ನಲ್ಲಿ ಫೋಟೋ ಕಾಣಿಸುತ್ತಿದ್ದಾವೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಬ್ಯಾನರ್ ಕಾಣಿಸುತ್ತದೆ ಅದರ ಮೇಲೆ ಇಂಗ್ಲೀಷ್ ನಲ್ಲಿ ಶ್ರೀ ನಿಧಿ ಮೇಘಾ ವಾಶ್ ಎಂದು ಬರೆದಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಬೆಡ್ ರೂಮ್ ಕಾಣಿಸುತ್ತದೆ.

ಇಲ್ಲಿ ದೊಡ್ಡ ದೊಡ್ಡ ಮಿರರ್ ಗಳು ಕಾಣಿಸುತ್ತಿದ್ದಾವೆ.

ಇಲ್ಲಿ ಶೋಕೇಸ್ ಕಂಬವನ್ನು ಕೂಡ ಕಾಣುತ್ತದೆ.

ಈ ಚಿತ್ರದಲ್ಲಿ ಒಂದು ಸ್ಪೂನ್ ಕಾಣಿಸುತ್ತದೆ.

ಇಲ್ಲಿ ಒಬ್ಬ ವ್ಯಕ್ತಿ ಗಾಲಿಯಲ್ಲಿ ಏನೋ ಪ್ರಿಪೇರಿ ಮಾಡುತ್ತಿದ್ದಾನೆ.

ಇಲ್ಲಿ ಒಂದು ಮರ ಕಾಣಿಸುತ್ತದೆ ಹಾಗು ವಿದ್ಯುತ್ ಕಂಬವು ಕಾಣಿಸುತ್ತದೆ.

ಇಲ್ಲಿ ಒಂದು ತೆಗ್ಗಾದ ಪ್ರದೇಶ ಕಾಣುತ್ತದೆ.

ಇಲ್ಲಿ ಒಬ್ಬ ಮಹಿಳೆ ಬ್ಯಾಗ್ ಅನ್ನು ಹಿಡಿದುಕೊಂಡಿದ್ದಾಳೆ.

ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ದೂರದಲ್ಲಿ ಎರಡು ದೊಡ್ಡದಾದ ನೀರಿನ ಸಿಂಟೆಕ್ಸ ಗಳು ಕಾಣುತ್ತಿದ್ದಾವೆ.

ಟೇಬಲ್ ಗಳ ಮೇಲೆ ನಾಲ್ಕು ಪ್ಲೇಟ್ ಗಳು ಇದ್ದಾವೆ.

ಕಬ್ಬಿಣದ ಪೈಪ್ ಗಳು ಕಾಣಿಸುತ್ತಾ ಇದ್ದಾವೆ.